ಐಟಂ ಗಿಟಾಂ ಇಲ್ಲಿಂದ ಊರಿಗೆ ತಕೋಬಂದು ನಮ್ಮೂರಿಗೆ ಅಕ್ಕಿ ಸಪ್ಲೈ ಮಾಡಲ್ವಾ ಅತ್ತ ಗೋಡಲ್ಲಿ ತಕೋಬಂದು ಈ ಸೊಸೈಟಿ ಯವರು ತಕೊಂಡು ಇಲ್ಲಿ ಮಡಗ್ತಾರಾ ಇಲ್ಲಿ ಹಿಂಗ್ ಮಡಗಿದ್ ಮ್ಯಾಲ--